ಒಂದು ಬಿಲ್ಡಿಂಗ್ ಕಾಣಿಸುತ್ತಿದೆ ನೋಡಲು ಹಾಸ್ಟೆಲ್ ಬಿಲ್ಡಿಂಗ್ ತರಾ ಇದೆ.

ಒಬ್ಬರು ಬ್ಲಾಕ್ ಕಲರ್ ಶರ್ಟ್ ಟಿ ಶರ್ಟ್ ಹಾಕ್--

ಅದರಲ್ಲಿ ಒಂದು ಟೇಬಲ್ ಮೇಲೆ ತುಂಬಾ ಬುಕ್ಸ್ ಗಳಿವೆ.

ಎ_ಟಿ_ಎಂ ನ ಹೊರಗಡೆ ಇಬ್ಬರು ವ್ಯಕ್ತಿ ನಡೆದುಕೊಂಡು ಹೋಗುತ್ತಿದ್ದಾರೆ.

ಹುಹು ಒಂದು ಟೆ ಒಂದು ಟೇಬಲ್ --

ಜನ ಯಾರು ಇಲ್ಲ ಒಂದು ಚೇರ್ ಇದೆ.

ಒಂದು ಹೆಂಗಸು ನಡೆದುಕೊಂಡು ಹೋಗುತ್ತಿದ್ದಾರೆ ಎರಡು ನಾಯಿಗಳಿವೆ ನಾಲಕ್ಕು ಮರಗಳಿವೆ.

ಸಲೂನ್ ನ ಮುಂಭಾಗದಲ್ಲಿ ಬಾಲ್ ದಾದಿ ಸಲೂನ್ ಹಾಗು ಎಸ್_ಪಿ_ಎ ಅಂಡ್ ಸಲೂನ್ ಎಂದು ಬರೆಯಲಾಗಿದೆ.

ಅವನ ಕಿವಿಯಲ್ಲಿ ವೈಟ್ ಕಲರ್ ಇಯರ್ ಫೋನ್ ಇದೆ.

ಪುನೀತ್ ರಾಜ್ ಕುಮಾರ್ ಅವರ ಫೋಟೋ ಇರುವ ಪೋಸ್ಟರ್ ಇವೆ.

ಸುತ್ತ ಗಿಡ ಮರ ಸುತ್ತ ಹಸಿರು ಗಿಡ ಮರಗಳಿಂದ ತುಂಬಿದೆ

ಇದರಲ್ಲಿ ಸುಮಾರು ನಾಲ್ಕರಿಂದ ಐದು ಜನ ಕುಳಿತುಕೊಂಡಿದ್ದಾರೆ.

ಇದು ಒಂದು ಜಿಮ್ ಮಾಡುವ ಜಾಗವಾಗಿದೆ.